ಇದು ಒಂದು ಮಿರಾಕಿ ಯುನಿ-ಸೆಕ್ಸ್ ಸಲೂನ್ ಆಗಿದೆ. ಇದೊಂದು ಮಿರಾಕಿ ಯುನಿ-ಸೆಕ್ಸ್ ಸಲೂನ್ ಅನ್ನುದನ್ನು ಬರೆದಿದ್ದಾರೆ.

ಈಗಲು ಕೂಡಾ ಬಸ್ಗಾಗಿ ಅವರು ಕಾಯುತ್ತಾ ಇದ್ದಾರೆ ಇಲ್ಲಿ ನಮಗೆ ತುಂಬಾ ಕರೆಂಟ್ನನ ತಂತಿಗಳು ಕಾಣಿಸುತ್ತಾ ಇದ್ದಾವೆ.

ಇದನ್ನು ನೋಡಲು ಹೆಚ್ಚು ಜನರು ಬರುತ್ತಾರೆ ಇದರ ಹಿಂಭಾಗದಲ್ಲಿ ನಮಗೆ ಜೈಂಟ್ ವೀಲ್ ಕಾಣಿಸುತ್ತಾ ಇದೆ ಲೈಟಿಂಗ್ಸ್ ಕೂಡ ಆನ್ ಆಗಿದೆ. ತುಂಬ--